ಬ್ರಿಜ್ ಐತೆ ಇದ್ರಮೇಲೆ ನಡ್ಕೊಂಡು ಹೋಗಲಿಕ್ಕೆ ಆಗ್ತಾತ. ಯಾಕೆಂದ್ರೆ ನಾವು ಆಕಡೆ ಒಂದು ಊರ್ ಇಕ್ಕಡ ಒಂದು ಊರು ಐತೆ ಇದೆ ನೀರಲ್ಲಿ ನಡ್ಕೊಂಡು ಹೋಗಕ್ಕೆ ಆಗೋದಿಲ್ಲ.

ಅವಾಗ ನಾವು ಟ್ಯೂಷನ್ ಗೆ ಹೋಗ್ತೇವ್ರಿ ಅದು ನಮಗ ನಮಗೆ ಇಂಡಿವಿಜುಯಲ್ ಆಗಿ ಒಂದೊಂದು ಸಬ್ಜೆಕ್ಟ್ ತಗೋತಾರೆ ಅವಾಗ ನಮಗೆ ಚಲೋ ಅರ್ಥ ಆಗ್ತದೆ ಸುಲಭವಾಗೇ ಅರ್ಥ ಆಗ್ತೈತೆ ನೀಟ್ ಆಗಿ ಅರ್ಥ ಆಗ್ತಾತೆ ಅವಾಗ ನಾವು ಎಕ್ಸಾಮ್ ದಲ್ಲಿ ಒಳ್ಳೆ ಸ್ಕೋರ್ ಮಾಡಬಹುದು.

ಛಾ ಕುಡುದರೆ ಏನೋ ಮನಶಾಂತಿ ಇರತೈತಿ ಹಾಗಾಗಿ ನಾವು ಚಾಯ್ ಕುಡಿಯಬೇಕ್ರಿ ದಿನಾ ಕುಡಿದ್ರೂ ಏನ್ ಆಗೋದಿಲ್ಲಾರೀ.